ಇದು ಒಂದು ಡ್ಯಾಮ್ . ಇಲ್ಲಿ ಹಲವಾರು ನೀರು ಇರುವುದನ್ನು ನಾವು ಗಮನಿಸಬಹುದು. ಹಾಗು ಇದು ತುಂಬಾ ವಿಶಾಲವಾಗಿದೆ .

ಹುಡುಗರು ನಿಂತು ಮಾತನಾಡುತ್ತಿರುವುದನ್ನು ಇಲ್ಲಿ ಗಮನಿಸಬಹುದು ಹಾಗೂ ಒಂದು ಮರ ಇರುವುದನ್ನು ನಾವು ಕಾಣಬಹುದು. ಈ ಪ್ರದೇಶವು ಹೆಚ್ಚು ವಿಶಾಲದಿಂದ ಕೂಡಿದ್ದು ಸ್ವಚ್ಛವಾಗಿದೆ.

ಯೋಗ ಮಾಡುತ್ತಿರುವುದನ್ನು ಕಾಣಬಹುದು. ಇಲ್ಲಿ ಯೋಗ ತರಗತಿಗಳು ನಡೀತಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹಲವಾರು ಹುಡುಗಿಯರು ಹಾಗು ಹುಡುಗರು ಯೋಗ ಮಾಡುತಿರುವುದನ್ನು ಕಾಣಬಹುದು.

ಕ್ರಾಫ್ಟ್ ಎಂದು ಹೇಳಬಹುದು. ಈ ಕ್ರಾಫ್ಟ್ ನಲ್ಲಿ ಹಲವಾರು ಚಿತ್ರಗಳನ್ನು ಮಾಡಿರುವುದನ್ನು ನಾವು ಗಮನಿಸಬಹುದು.